ಅವ್ರಿಗೆ ಫೇರ್ ನೀಡಿದ್ದವಳು ಕೂಡ ತಾಯಿ. ಒಬ್ಬ ತಾಯಿ ಅಸಾಧ್ಯ ಅಲ್ಲಾ ಎಲ್ಲಾ ಒಂದು ಸರ್ವ ಶ್ರೇಷಟ್ಟವನ್ನು ತಾಯಿ ಒಂದು ದೈವಿಸ್ವರೂಪವೇ ತಾಯಿ ಆಗಿರತ್ತಳೆ ಅಂತ ಹೇಳಬಹುದು.

ದೊರಕತ್ತದೆ ಅಂತ ಹೇಳಬಹುದು ನೀವ್ ಒನ್ ಟೈಮ್ ಹೋಗಿ ಬುಕ್ ನೊಳಗೆ ಈ ಒಂದು ಬುಕ್ ಸ್ಟಾಲ್ ದೊಳಗೆ ನೋಡಿದಾಗ ಸಿಗಬಹುದು.

ಅಲ್ಲಲ್ಲಿ ತಿರಗೋದು ಒಂದೇ ಅಂಗಡಿ ಒಳಗ್ ಎಲ್ಲಾ ರೀತಿ ಒಂದು ಸಾಮಾಗ್ರಿ ತೆಗೆದುಕೊಂಡು ನಾವು ಮನೆಗೆ ಆರಮ್ಸ್ ಇರಬಹುದು. ನಮ್ಮಗ್ ಬಾಳ್ ಅನುಕೂಲ ನಮ್ಮಗೆ ಇರೋದು ಬಹಳ್ ಒಂದ್ ಅನುಕೂಲ ಆಗಿದ. ಈ ರೀತಿಯಾದ ಸ್ಟೋರ್ ಗಳು ಎಲ್ಲಾ ಕಡೆ ದೊರಕ್ಲಿ.